ಇದು ಒಂದು ಕಲ್ಲಿನ ಕೋಟೆಯಾಗಿದ್ದು ಇಲ್ಲಿ ಅಹ್ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ನಾವು ನೋಡುತ್ತೇವೆ ದೊಡ್ಡ ದೊಡ್ಡ ಬಾಗಿಲುಗಳು ನೋಡುತ್ತೇವೆ. ಸಣ್ಣ ಸಣ್ಣ ಮರಗಿಡಗಳನ್ನು ನೋಡುತ್ತೇವೆ ಇಲ್ಲಿ ಬೆಳೆದಿರುವುದನ್ನು ನೋಡುತ್ತೇವೆ.

ಇನ್ನೂ ಕೆಲವರು ತಲೆ ಮೇಲೆ ಸೆರಗನ್ನ ಹಾಕಿಕೊಂಡು ಹೆಂಗಸರು ನಿಂತಿರುವುದನ್ನು ನಾವು ನೋಡಬಹುದು ಗಂಡಸರು ಬಟ್ಟೆ ಕಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ನಿಂತಿರುವುದನ್ನು ನಾವು ನೋಡಬಹುದು.